ಚಿತ್ರದಲ್ಲಿ ನಾವು ಕಾಣುತ್ತಿರುವುದು ಕ್ರೈಸ್ತರ ದೇವಾಲಯದ ಚರ್ಚ್ ನ ಹೊರಗಡೆನೆ ಗೇಟನ್ನು ಹಾಕಿರುವುದನ್ನು ನಾವು ಕಾಣಬದುಹು .

ಈ ಚಿತ್ರದಲ್ಲಿ ಕಾಣಿತ್ತಿರುವುದು ಇಂಡಿಯನ್ ಆಯಿಲ್ ಅಂದ್ರೆ ಪೆಟ್ರೋಲ್ ಬಂಕ್ ನಾ ಒಂದು ದೃಶ್ಯವನ್ನು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸಲ್ ಗೆ ಪ್ರತ್ಯೇಕವಾದ ಒಂದು ಮೆಷಿನ್ ಗಳನ್ನು ಅನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಕಾಣುತ್ತಿರುವುದು ಎತ್ತರವಾದಂತಹ ಒಂದು ಚರ್ಚ್ ನ ದೃಶ್ಯವನ್ನು --

ಈ ಚಿತ್ರದಲ್ಲಿ ಕಾಣುತ್ತಿರುವ ದೊಡ್ಡದಾದ ಒಂದು ಕಟ್ಟಡ ಇಲ್ಲಿ ಕಾಣಬಹುದು ಈ ಕಟ್ಟಡವು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಅಂದ್ರೆ ಡಿಗ್ರಿ ಕಾಲೇಜು ಆಗಿದ್ದು ಇಲ್ಲಿ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿರುವುದನ್ನು ಕಾಣ --

ಈ ಚಿತ್ರದಲ್ಲಿ ನಾವು ಕಾಣುತ್ತಿರುವುದು ಉದ್ದನೆಯ ರಸ್ತೆಯಲ್ಲಿ ಸಂಚರಿಸುತ್ತಿರುವಂತಹ ಬಸ್ಸ್ಗಳು ಮತ್ತು ಕಾರ್ ಗಳನ್ನೂ ನಾವಿಲ್ಲಿ ಕಾಣಬಹುದು ಹಲವಾರು ಪಾದಚಾರಿಗಳು ಸಂಚರಿಸುವುದನ್ನ ಕಾಣ--

ಈ ಚಿತ್ರದಲ್ಲಿ ನಾವು ಕಾಣುತ್ತಿರುವುದು ಎಲ್.ಐ. ಎಲ್.ಐ.ಸಿ __

ಈ ಚಿತ್ರದಲ್ಲಿ ನಾವು ಕಾಣುತ್ತಿರುವುದು ಮಧುಸ್ ಟೈಯರ್ ಕೇರ್ ಎಂದು

ಈ ಚಿತ್ರದಲ್ಲಿ ನಾವು ಕಾಣುತ್ತಿರುವುದು ಕಛೇರಿ ಒಂದರ ಎರಡನೇ ದ್ರಶ್ಯ ಈ ಕಚೇರಿಯ ಗೋಡೆಯ ಮೇಲೆ ಪ್ರವಾಸಕ್ಕೆ ಸಂಬಂಧ ಪಟ್ಟ ಭಾವಚಿತ್ರಗಳನ್ನು ಇಲ್ಲಿ ನೇತು ಹಾಕಿರುವುದನ್ನು ನಾವು ಕಾಣಬಹುದು.